ಯಾವ್ದೋ ಒಂದ್ ಸರ್ಕಾರಿ ಆಸ್ಪತ್ರೆಗ್ ಹೋಗ್ತೀನಿ ಅಲ್ಲಿ ವ್ಯವಸ್ಥೆ ಹೇಗಿದೆ

ಈ ವ್ಯವಸ್ಥೆ ಎಲ್ಲ ನೋಡ್ ಬಿಟ್ಟು ನಮ್ಗ್ ಉಚಿತ ಶಿಕ್ಷಣ ವೆ ಬೇಡ ಉಚಿತ ಸರ್ಕಾರಿ ಸೌಲಭ್ಯಗಳ್ ಬೇಡ ಉಚಿತ ಸರ್ಕಾರ ಹಾಸ್ಪತ್ರೆ ಅಲ್ ನಮ್ಗೆ ಯಾವದೇ ಸೌಲಭ್ಯ ಬೇಡ.

ಅವರ್ಗೆ ಸೌಲಭ್ಯ ಗಳ್ ಬೇಕು ಯಾರ್ ಅವರ್ನ ಚೆನ್ನಾಗ್ ನೋಡ್ಕೊನ್ತಾರೆ ಯಾರ್ ಯಾವ ಒಂದ್ ಮಾರ್ಗಕ್ ಹೋದ್ರೆ ಅವ್ರಗ್ ಒಂದ್ ಒಳ್ಳೇದ್ ಆಗುತ್ತೆ ಅವ್ರಗ್ ಯಾವ್ದೋ ಒಂದು ಒಳ್ಳೆದ್ರಲ್ ಕೆಲ್ಸ ಆಗುತ್ತೆ ಅಂತಂದ್ರೆ ಈಗ್ ಖಾಸಗಿ ಹಾಸ್ಪತ್ರೆಗ್ ಹೋಗ್ತಾರೆ. ಅಲ್ ಚೆನ್ನಾಗಿ ವ್ಯದ್ಯರೆಲ್ಲ ನೋಡ್ತಾರೆ ತಪಾಸಣೆ ಮಾಡ್ತಾರೆ ಅಂತಂದ್ರೆ ಅವ್ರ್ ಖಾಸಗಿ ಹಾಸ್ಪತ್ರೆಗೆ ಹೋಗಿ ಕಾಯಿಲೆನ ಬೇಗ ಮೇಲ್ ಮಾಡ್ಕೊಂತಾರೆ.

ಹಾಸ್ಪತ್ರೆಗ್ ಹೋಗ್ ಹೋಗ್ತೀನಿ ಅಂತಂದ್ರೆ ನಾವು ಅಲ್ಲಿ ಓಡಾಡಿ ಓಡಾಡಿನೆ ಅರ್ದ ಜೀವ ಹೋಗ್ ಬಿಟ್ಟಿರುತ್ತೆ ಇನ್ ಅವ್ರ್ ಸಾಯೋದೊಂತು guaranty ಆಗಿರುತಲ್ವ.

ನಾನ್ ಏನ್ ಹೇಳ್ತೀನಿ ಅಂತಂದ್ರೆ ಈ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡೋದು ಕನ್ನಡಿಗರಿಗೆ ಕೆಲ್ಸ ಕೊಡ್ಸ್ತಿವಿ ಅಂತ ಹೆಳೋದು

ನಾವ್ ಇದನ್ನ ಕಾನೂನಾಗ್ ತರ್ತಿವಿ ಅಂತ ಹೇಳ್ತಿದರಲ.

ಕರ್ನಾಟಕದ ಸರ್ಕಾರಿ ಶಾಲೆಗಳನ ಅಭಿವೃದ್ದಿ ಪಡಿಸೋದಕ್ಕೆ

ಹೆಚ್ಚು amount ಅನ ಎತ್ತಿಕ್ಬೇಕು ಆ ಕರ್ನಾಟಕ ಸರ್ಕಾರಿ ಶಾಲೆಗಳ ಸರ್ಕಾರಿ ಹಾಸ್ಪತ್ರೆ ಗಳ್ಗೆ. ಮತ್ತೆ ಸರ್ಕಾರಿ ಶಾಲೆಗಳ್ಗೆ ಅನುದಾನವನ್ನ ಹೆಚ್ಚು ಆಗಿರೊ ವಂತ ಒಂದು ಮೊತ್ತವನ್ನ ಕೊಡ್ಬೇಕು ಅಲ್ಲಿನ ಅಭಿವೃದ್ದಿ ನ first ಮಾಡ್ದ್ರೆ ಅವ್ರು ಅಭಿವೃದ್ದಿ ಆದ್ರೆ ಜನರು ಅದರ್ ಕಡೆ ಮುಖ ಮಾಡೋದು.

ಅಭಿವೃದ್ದಿ ಆಗ್ದಿರನೆ ನೀವೆಲ್ಲ ಸರ್ಕಾರಿ ಶಾಲೆಗಳಿಗ್ ಬನ್ನಿ ಸರ್ಕಾರಿ ಶಾಲೆ ಕನ್ನಡವನ ಮಾತಾಡಿ ಅಂತಂದ್ರೆ ಅಲ್ಲಿ ಸೌಲಭ್ಯ ನೆ ಇಲ್ದಿರ

ಈಗ ನಾವ್ ಇನೊಂದು ನೋಡ್ಬೌದು ಅಪ್ಪ ಕರ್ನಾಟಕದಲ್ಲಿ ಇವಾಗ ನಮ್ಮ ರೈಲ್ವೆ ದೆ ನೋಡ್ಕೊನ್ ಬೋದು. ವ್ಯವಸ್ತೆ ಯಾವ್ ರೀತಿ ಇದೆ BMTC ನೋಡದ್ರೆ ಯಾವ್ ತರ ಇದೆ

ಬನ್ನಿ SRS bus ಗೆ Travel ಮಾಡ್ತಾರಪ್ಪ ಅವ್ರು ಅ ಒಂದ್ ಕಡೆ ಯಿಂದ ಮತ್ತೊಂದ್ ಕಡೆಗ್ ಹೋಗ್ಬೇಕು ಅವ್ರ್ ಯಾವ್ದೋ ಒಂದ್ ಊರ್ಗ್ ಹೋಗ್ಬೇಕು ಅಂದ್ರೆ

ಅದೆ ನೀನು K S R T Cಹೋಗ್ತೀನ್ K S R T C ಸರ್ಕಾರಿ bus ಅಲ್ ಹೋಗ್ತೀನಿ ಅಂದ್ರೆ ಅಲ್ ಯಾವ್ ತರ ಸೌಲಭ್ಯ ಗಳಿದೆ ಅದೆ ರಿತಿನೆ ಏನ್ ಆಗ್ತಿದೆ ಅಂತ ಅಂದ್ರೆ ನನ್ ಪ್ರಕಾರವಾಗಿ ಸರ್ಕಾರನೆನೆ ಸರ್ಕಾರವನ್ನೇ ನಾವು ತಪ್ಪು ಅಂತ ಹೇಳೋದು ಅಲ್ಲ. ಜನರು ಸಹ ಅದಕ್ಕೆ ಸಹಕರಿಸಬೇಕು ಸರ್ಕಾರ ಮುಖ್ಯವಾಗಿ

ಅಭಿವೃದ್ದಿ ಕಡೆ ಗಮನ ಕೊಟ್ರೆ ತಾನಾಗ್ ತಾನು ಕನ್ನಡ ಅಭಿವೃದ್ದಿ ಆಗೇ ಆಗುತ್ತೆ. ಅಂದ್ರೆ ಬರಿ ಇವ್ರು ಏನಂತ ಹೇಳ್ತಿತಿದಾರೆ ಅಂದ್ರೆ ನಾವ್ ಯಾವ್ ತರ ಮಾಡ್ತಿದಿವಿ. ಇವಾಗ ಕರ್ನಾಟಕದ ಜನರಿಗೆ ಇ ತರ ನಾವು ಒಂದು ಅವಕಾಶ ಕೊಡ್ತ ಅಂದ್ರೆ ಅವ್ರು ರಾಜಕೀಯ ಬೆಳೆಗಳನ ಬೇಯ್ಸ್ ಕೊಳೋದುಕೊಸ್ಕರ ಒಂದು ಇದ್ಯಾವ್ದೋ ಒಂದು ಅಸ್ತ್ರ ವನ್ನಾಗ್ ಇಟ್ ಕೊಂಡಿದಾರೆ ಅಂತ ಹೇಳ್ತೀನಿ.

ನನ್ ಪ್ರ್ರಕಾರ ಏನು ಅಂತ ಅಂದ್ರೆ ಜನರು ಇದಕ್ಕೆ ಯಾವ್ ರೀತಿ ಸ್ಪಂದ್ಸ್ತಾರೆ ಅನ್ನೋದು ಆ ಕಷ್ಟ ನೋಡ್ಬೇಕು ಜನರು ಯಾವ್ ತರ ಸ್ಪಂದ್ಸ್ತಾರೆ ಅಂತ. ಈಗೆಲ್ಲ ಜನ್ರ್ ಏನ್ ಹೇಳ್ತಿದಾರೆ ಅಂದ್ರೆ ಹೇಗೋ ಕನ್ನಡ ರಾಜ್ಯೋತ್ಸವ ಬರ್ತಿದೆ ಈ ತರ ಒಂದ್ bill pass ಮಾಡದ್ರೆ ಓ ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆಯನ ಕೊಡ್ತಿದಾರೆ ಅನ್ಕೊಂತಾರೆ ಆದ್ರೆ

ಕನ್ನಡದ ಜನ್ರಗೆ ಮಣ್ಣೇರ್ಚೋ ಕೆಲ್ಸ ಮಾಡ್ತಿದೆ ಅಂತ ಹೇಳ್ತೀನಿ.

ನೀನ್ ಗೆನಾದ್ರು ಇದರ್ ಬಗ್ಗೆ ಮಾಹಿತಿ ಗೊತ್ತ ಯಾವ್ ತರ ಮಣ್ಣೇರ್ಚೋ ಕೆಲ್ಸ ಮಾಡ್ತಿದೆ ಅಂತ ಯೋಚ್ನೆ ಮಾಡ್ ಹೇಳು ನೋಡೋಣ. ನನಗ್ ಏನ್ ಅನ್ಸುತ್ತೆ ಅಂದ್ರೆ ಈಗ ನಿನ್ನ ಅಭಿಪ್ರಾಯ ಏನಿದೆ ಅಂದ್ರೆ ಎಲ್ಲಾ ತಂದೆ ತಾಯಲ್ಲೂ ಒಂದು ಸರ್ಕಾರಿ ಶಾಲೆ ಬಗ್ಗೆ ಒಂದ್ ರೀತಿ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಮುಡ್ಸೋದು ನಮ್ಮ ಸರ್ಕಾರದ್ ಉದ್ದೇಶ ಆಗ್ಬೇಕು ಅಂತ ನೀನ್ ಅಭಿಪ್ರಾಯ ಅನ್ಕೊಂತೀನಿ ನಾನು.

ಮನಸಲ್ಲೂ ಹುಟ್ಟು ಬಾರೋ ಅಭಿಪ್ರಾಯ ಹೌದು ಈಗ ನಮ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಹಿಂದಿನ ದಿನದಲ್ಲಿ. ಮಾತಾಡ್ ಮಾತಾಡ್ ಕನ್ನಡ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾಇದಾರೆ

ಹ ಈಗ ಏನಾಗಿದೆ ಅಂದ್ರೆ ಇನ್ನೇನ್ ನಮ್ಮ ಕನ್ನಡ ರಾಜ್ಯೋತ್ಸವಗೆ ಇನ್ನು ಹತ್ ದಿನ ಇದೆ, ಯೋಳ್ ದಿನ ಇದೆ ಇ ತರ ಇರೋ ಸಂಧರ್ಭದಲ್ ಮಾತ್ರ ನಮ್ಗ್ ಕನ್ನಡ ನೆನಪಾಗುತ್ತ.

ಇ ತರ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಮೂಡ್ ಬೇಕಾಗಿರೋದೆ. ನಮ್ ಸರ್ಕಾರ ಅದೆ ರಿತಿನೆ ವರ್ತಸ್ತ ಇದೆ. ಯಾವಾಗ ಇನೇನು ಒಂದ್ ದಿನ ಇದೆ ಎರಡ್ ದಿನ ಇದೆ ಅವಾಗ ಮಾತ್ರ ನಾನು ಕನ್ನಡದವನು ನಾನು ನಾನು ಬಾವುಟ ನ ಹಾಕ್ಕೊಂಡು ನಾನ್ ತಿರ್ಗಿತಿನಿ ಅಂದ್ರೆ ಅವಾಗ ಕನ್ನಡ ತನ ಆಗಲ್ಲ ಪ್ರತಿಯೊಬ್ಬ ಕನ್ನಡದನು ಒಬ್ಬೊಬ್ರ್ ಭಾವನೆ ಅಷ್ಟು ಜನ ಭಾವನೆ ಭಾವನೆಗಳ್ ಜೊತೆ ಬದುಕುದ್ರೆ ಮಾತ್ರ ಅವಾಗ ಅವರ್ನ ಕನ್ನಡ ದವರ್ ಆಗೋದು ಕರ್ನಾಟಕದಲ್ಲಿ ನಮ್ ಕನ್ನಡನ ಬೆಳ್ಸಾಕಾಗೋದು.ಇದು ನಮ್ ಸರ್ಕಾರ ತಿಳ್ಕೊನ್ಬೇಕು ಅಂತ ನನ್ನ ಒಂದ್ ಅಭಿಪ್ರಾಯ ಅಷ್ಟೆ

ಇನ್ನೂಂದ್ ಏನ್ ಗೊತ್ತ ಮಮತಾ ಕರ್ನಾಟಕದಲ್ಲಿ ಕರ್ನಾಟಕದ ಕನ್ನಡ ನಾಡಲ್ ಹುಟ್ಟಿ ಇಲ್ಲೇ ಬೆಳೆದಿರುವಂತಹ ಜನರು ಕರ್ನಾಟಕದ ಒಂದು ತಾಯಿಯ ಕರುಳಿನ ಸಂಭದ ಹೊಂದಿರುವಂತಹ ಜನ್ರೆ ಕನ್ನಡವನ್ನ ಮಾತಾಡ್ತಿಲ್ಲ.

ಬಿಹಾರಿಗಳ್ನ ನೋಡ್ಬೋದು ಓಡಿಸಾದಿಂದ ಬಂದಿರೋರು ಅಥ್ವಾ ಅಸ್ಸಾಂ ನಿಂದ ಬಂದಿರೋರು ಏನೋ ಕೆಲ್ಸಕ್ ಬೇಕು ಉದ್ಯಮ ಬೇಕು ಅಂತ ಬಂದ್ಬಟ್ಟ್ ಇಲ್ಲಿ ಕೆಲ್ಸ ಮಾಡಕ್ ಬಂದಿರ್ತಾರೆ. ಅವ್ರ್ ಏನ್ ಮಾಡ್ತಾರೆ ಆಸಕ್ತಿ ಯನ್ನ ತೋರ್ಸ್ ಬಿಟ್ಟು ಹಸಿವ್ಗೊಸ್ಕರ ನಾವ್ ಇಲ್ಲಿ ಆ ಜನರ್ ಹತ್ರ ನಾವ್ ಮಾತಾಡ್ಬೆಕನ್ನೋದ್ ಅವ್ರ್ಗೊಸ್ಕರ ಹೆಚ್ಚು ಆಸಕ್ತಿಕಯನ ತೋರ್ಸಿ ಕನ್ನಡವನ್ನ ಕಲಿತಿದಾರೆ.

ಹೌದು ಅವರ್ಗೆ ಸರಿಯಾಗ್ ಕನ್ನಡ ಬಂದಿಲ್ಲ ಅಂದ್ರು ಕಷ್ಟ ಪಟ್ ಆದರು ಮಾತಾಡ್ತಾ

ಒಂದು ಸ್ವಲ್ಪ ಆದರು ಅವ್ರ್ ಭಾಷೆ ಜೊತೆ ನಮ್ ಭಾಷೆ ನು ಸ್ವಲ್ಪ ಸೇರಿ ಕಲಿತ ಇದ್ದಾರೆ ಆದ್ರೆ ನಮ್ ಕನ್ನಡದವ್ರ್ ಆಗಲ್ಲ ನಮ್ ಭಾಷೆ ನಾವೇ ಮರಿತ ಇದಿವಿ. ಅದೆ ಹುಟ್ತಿಂದನೆ ತಾಯಿ ತಾಯಿಯಿಂದ ಒಂಬತ್ ತಿಂಗಳ್ ಗರ್ಭವನ್ ದರಿಸಿಸ್ದ್ ಆದ್ ನಂತರ ಹುಟ್ತಾರೆ ಹುಟ್ ಆದ ಮೇಲೆ ಮೊದಲ್ ಭಾಷೆ ಅಮ್ಮ ಅಂತ ಅಂತಾರೆ ಹುಟ್ತಿಂದ ಹುಟ್ತಿಂದಾನೆ ಮಾತೃ ಭಾಷೆ ಯಾಗಿ ಕನ್ನಡನ ಕಲ್ತ್ ಕೊಂಡ್ ಬಂದಿರ್ತಾರೆ ಆದ್ರೆ. ಇದ್ ಯಾವ್ದೋ ಒಂದು ನಾಲ್ಕ್ ಜನ ಇದಾರೆ ಐದ್ ಜನ ಇದಾರೆ ದೊಡ್ಡ್ ದೊಡ್ ವ್ಯಕ್ತಿಗಲಿದಾರೆ ಅವ್ರ್ ಮುಂದೆ ಕನ್ನಡ ಮಾತಾಡ್ ಬಿಟ್ರೆ ನಾವ್ ಎಲ್ ಕಿಳಾಗ್ಬಿಡ್ತಿವೋ

ಮಾತಡೋದಕ್ ಹೋಗ್ತಾರೆ ಅಂದ್ರೆ ನಾ ನನ್ ಅಭಿಪ್ರಾಯ ಏನು ಅಂತಂದ್ರೆ ಕರ್ನಾಟಕ ದಲ್ ಇರೋ ಕನ್ನಡ ಜನರೇ ಅವ್ರು

ಯಾವ್ದೋ ಒಂದು ಹಿರಿಮೆ ಅನ್ನೊ ತರೊ ಭಾಷೆ ಅಲ್ಲ ಅಂತ ಹೇಳ್ತಾರೆ

ಏನು ಸಂಶೋದನ ಪ್ರಾಕಾರವಾಗ್ ಏನಂತ ಹೇಳ್ತಾರೆ ಅಂತಂದ್ರೆ ಕರ್ನಾಟಕದ ಕನ್ನಡ ಭಾಷೆಗೆ ಎಂಟುನೂರ್ ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ.

ನಮ್ ಕನ್ನಡ ಭಾಷೆ ಯನ್ನ ಎಲ್ಲಾ ಭಾಷೆಗಳ ರಾಣಿ ಅಂತ ಹೇಳ್ತಾರೆ ಅಷ್ಟು ಸುಲಭವಾಗಿ ಕಲಿಯುವಂತ ಭಾಷೆಯನ್ನ. ಬಳಸೋದಕ್ ಜನ ಅಳ್ತಾ ಇದಾರೆ ಒಂತರ

ಅದನ್ನ ಬಳಸೋದಕ್ ಅವ್ರ್ ಏನ್ ಮಾಡ್ತಾ ಇದಾರ್ ಅಂದ್ರೆ ಹಿಂಸೆ ತರ ತಿಳ್ಕೊಂತಿದಾರೆ ಯಾವ್ ಈ ಕನ್ನಡ ಭಾಷೆನ ನಾವ್ ಬಳಸ್ ಬಿಟ್ರೆ ನಮ್ಮನ್ ನಾವು ಗುರುತುಸ್ ಕೊಳೋದುಕ್ ಆಗೋದಿಲ್ವೇನೋ

ಆ ತರ ಆಲೋಚನೆ ಮಾಡ್ತಿದಾರೆ ಇದರ್ ಬಗ್ಗೆ ನೀನ್ ಏನ್ ಹೇಳ್ತ್ಯ ಮಮತಾ. ಅವ್ದ್ ಹೇಮಂತ್ ಅದೊಂತು ನಿಜ ನಮ್ ಭಾಷೆ ನಾವ್ ಮಾತಾಡೋಕ್ ಹಿಂದೆ ಮುಂದೆ ತಿಳಿತಾ ಇರೋ ಈ ವಸ್ತಾವವಂತೂ ಆ ತರ ಇದೆ .

ಮೊದಲಿಗೆ ನಾವು ನಮ್ ಭಾಷೆ ನಾವ್ ಮಾತಾಡೋದ್ ಕಲಿಬೇಕು ನಮ್ ಭಾಷೇನೆ ನಮ್ಗ್ ತಾಯಿ ನಮ್ ಭಾಷೇನೆ ನಮ್ಗ್ ತಂದೆ ಆಗಿರೋದ್ರಿಂದ first ಬಂದು

ಆಮೇಲೆ ಇನೊಂದು ಬಾಷೆ ಹೌದು ನಮ್ಮ ವ್ಯವಾಹರಕ್ಕಾಗ್ಲಿ

ನಮ್ಗೆ first ಹುಟ್ಟಿದ್ ತಕ್ಷಣ ನಮ್ಗ್ ಮೊದ್ಲು ಬಂದಿದ್ ಭಾಷೆ ಅಮ್ಮಅನ್ನೋ ಪದ ಆಗಿರೋದ್ರಿಂದ. ಅದು ನಮ್ಗ್ ಕನ್ನಡ ಆಗಿರುತ್ತೆ ಈಗ ಚಿಕ್ ಮಕ್ಳು ಹತ್ರ ಹೊ ಚಿಕ್ ಮಕ್ಳ್ ಅಮ್ಮ ಅಂತ ಕರ್ದಾಗ ಕನ್ನಡ ಕಿರೋ ಪ್ರೀತಿನ ನಾವ್ ಅರ್ಥ ಮಾಡ್ಕೊನ್ಬೇಕು first. ಮತ್ತೊಂದ್ ಏನ್ ಗೊತ್ತ ಈಗ್ ನಾವ್ ಈ ಚಿತ್ರ ಮಂಡಳಿ ಅಲ್ಲಿ ಸಹ ನೋಡ್ಬೋದು ಈಗ ಏನ್ ಅಂತ ಅಂದ್ರೆ ನಮ್ ಕನ್ನಡ ಚಿತ್ರವನ್ನ ಒಂದು ಚಿತ್ರವನ್ನ ಬಿಡುಗಡೆ ಮಾಡ್ತಾರಲ್ವ ಏನು ಚಿತ್ರ ಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾರೆ.

ಇವಾಗೆನು ಅಭಿವೃದ್ದಿ ಆಗ್ತಿರೋದ್ ಏನು ಚಿತ್ರ ಮಂಡಳಿ ಅಲ್ ಅಂದ್ರೆ ಕನ್ನಡ ಭಾಷೆ ಅಲ್ ತಗೆದಿರೋ ಅಂತ picture ಅನ್ನ

ಇದು ಒಂದು ಹೊಸ ಬೆಳವಣಿಗೆ ಆಗಿರ್ಬೋದು ಮತ್ತೆ ಮತ್ತೆ ಕನ್ನಡದ ಚಿತ್ರ ಮಂದಿರಗಳಲ್ಲಿ ಕನ್ನಡದ star ಗಳಿಗೆ ಒಂದು ಅವ್ರು ಸಹ ಬೇರೆ ರಾಜ್ಯಗಳಲ್ ಗುರುತಿಸಿ ಕೊಳ್ಳೋದಕ್ ಸಹ ಅ ಒಂದು ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಅದೆ ರೀತಿನೆ ಯಾಕೆ ನಮ್ಮ ಕನ್ನಡ ಭಾಷೆ. ಕರ್ನಾಟಕದಲ್ಲಿ ಶಿಕ್ಷಣ ವನ್ನ ಕಲ್ತು ಬೇರೆ ರಾಜ್ಯದಲ್ ಹೋಗಿ ಅವ್ರು ನಮ್ ಕನ್ನಡವನ ಅಭಿಮಾನವನ ಕೊಂಡಾಡ್ಲಿ ಬೇಡ ಅಂತ ಹೇಳೋದಿಲ್ಲ ಆದ್ರೆ ಇಲ್ ಏನ್ ಆಗ್ತಾ ಇದೆ ಅಂತಂದ್ರೆ ಕನ್ನಡ ಭೂಮಿ ಅಲ್ಲಿ ಮಣ್ಣ ಕನ್ನಡ ಭೂಮಿ ಅಲ್ ಇದ್ ಕೊಂಡು ಕನ್ನಡ ತಾಯಿಯನ. ಆ ಸೇವೆಯನ್ನ ಪಡೆದ್ ಕೊಂಡ್ ಇದ್ರು ಸಹ ಕನ್ನಡ ನೀರನ್ ಕುಡ್ಕೊಂಡ್ ಇದ್ರುನು ಸಹ ಅವ್ರ್ ಏನ್ ಹೇಳ್ತಿದಾರೆ ನಮ್ಗೆ ಕನ್ನಡ ಬೇಡ ನಮ್ಗೆ english ಬೇಕು ಅನ್ನೋದು ಮಾಡ್ತಿದಾರೆ. so ಅದ್ಕೊಸ್ಕರ ಈಗ ಈಗಿರುವಂತಹ ಸರ್ಕಾರ ನಮ್ಮ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವ್ರು

ಕನ್ನಡವನ್ನ ಕಡ್ಡಾಯ ಮಾಡ್ತಿವಿ ಅಂದ್ರೆ ನನ್ನ ಪ್ರಕಾರ ಶೇಕಡಾ ಒಂದು

ಎಪ್ಪತು ಭಾಗದಷ್ಟು ಶೇಕಡಾ ಎಪ್ಪತು ಭಾಗದಷ್ಟು ಒಳ್ಳೆದೆ ಆಗುತ್ತೆ.

ಯಾರ್ಗೆ ತೊಂದ್ರೆ ಆಗುತ್ತೆ ಅಂದ್ರೆ ಭಾಷೆ ಬರ್ದಿರೋರ್ಗೆ ತೊಂದ್ರೆ ಆಗುತ್ತೆ ಆದ್ರೆ ಅವರು ಭಾಷೆಯನ್ನ ಕಲಿಯೋದ್ರಲ್ ಆಸಕ್ತರಾಗಿದ್ದಾರೆ

ಕರ್ನಾಟಕದಲ್ ಇರುವಂತ ಜನರಿಗೆ

ಯಾವ್ದೆ ರೀತಿ ಆದಂತಹ ಎಲ್ಲೂ ಸಹ ಏನು ಕಡ್ಮೆ ಆಗೋದಿಲ್ಲ ನಮ್ಮ ಭಾಷೆಯನ್ನ ಬಳ್ಸೋದ್ ನಮ್ಮ ಹೆಮ್ಮೆ ಅಂತ ಒಂದು ನಾವು ಜಾಗೃತಿಯನ್ನ ಮೂಡುಸ್ ಬೇಕು.

ಜ್ಞಾನಕ್ಕೆ ಈ ರೀತಿ ಅದ ಆಲೋಚನೆ ಬಂದ್ರೆ ಮಾತ್ರ ಸಾಧ್ಯ ಅಲ್ವ ಮಮತಾ. ಆ ಯುವ ಪೀಳಿಗೆ ಯಲ್ಲಿ ಈ ಆಲೋಚನೆ ಬರಬೇಕು ಇನ್ನೊಂದ್ ಖುಷಿ ವಿಚಾರ ಏನು ಗೊತ್ತ ಹೇಮಂತ್.

ಇತ್ತೀಚಿಗೆ ಸಿಮಾ Awards Function ನಡಿತ್ ಗೊತ್ತ.

ಅದು ಪ್ರತಿ ವರ್ಷ ದುಬೈನಲ್ ನಡಿತಿತ್ತು ಆದ್ರೆ ಈ ಸತಿ ನಮ್ ಖುಷಿ ಏನಂದ್ರೆ ಈ ಸರಿ ನಮ್ ಕರ್ನಾಟಕದಲ್ಲೆ ನಡೆದಿದೆ ಅದು ನಮ್ ಕನ್ನಡಿಗರ ಮದ್ಯದಲ್ ನಡೆದಿದೆ ಇದು ನಮ್ಗ್ ತುಂಬಾ ಖುಷಿ ಕೊಡೊ ಒಂದ್ ವಿಷ್ಯ ಆಗಿದೆ.

ಏನು ಅಂತ ಅಂದ್ರೆ ಈ ಕನ್ನಡದ ಬೇರೆ ಬೇರೆ ಒಂದು ಕ್ಷೇತ್ರ ಗಳಲೆಲ್ಲ ಕನ್ನಡ ಅಭಿವೃದ್ದಿ ಆಗ್ತಾ ಇದೆ ಆದ್ರೆ ನನ್ ಪ್ರಕಾರ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಅಭಿವೃದ್ದಿ ಆಗ್ತಾ ಇಲ್ಲ. ಇದಕ್ಕೆ ಕನ್ನಡ ಅಭಿವೃದ್ದಿ ಮಾಡ್ಬೇಕು ಅಂತಂದ್ರೆ ಅದು ಕಡ್ಡಾಯ ತಂದೇನೆ ಮಾಡ್ಬೇಕು ಅನ್ನೋದಿಲ್ಲ ಕಡ್ಡಾಯ ವಾಗಿ ಮಾಡ್ ದಿರನು ಮಾಡ್ ಬೋದು ಆದ್ರೆ ಜನ. ಜನದ ವ್ಯವಸ್ಥೆ ಆಗಗ್ತಾ ಇದೆ ಸಾರ್ವಜನಿಕರು ಸ್ಪಂದನೆ ಮಾಡ್ತಿಲ್ಲ ಅದ್ಕೊಸ್ಸ್ಕರ ಇವ್ರು ಕಡ್ದಾಯವಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೆ. ಹ ಹ ಏನಾಗುತ್ತೋ ನೋಡೋಣ ಅದು ಕಾನೂನಾಗಿ ರಚನೆ ಆಗಿಲ್ಲ ಕಾನೂನಾಗಿ ರಚನೆ ಆದ್ರೆ ಯಾವ್ ರೀತಿ ಬದಲಾವಣೆ ಆಗುತ್ತೆ ಅಂತ ನೋಡೋಣ.

ಮತ್ತೆ ಇತ್ತೀಚಿಗೆ ಮತ್ತೆ ಇತ್ತೀಚಿಗೆ ಹೆಂಗ್ ಆಗಿದೆ ಅಂದ್ರೆ ನಮ್ಮ ಭಾಷೆ ನ ನಾವು ಬೇರೆ ಅವರ್ಗೆ ಇಲ್ಲ ನಂಬ್ ದೊರ್ಗೆ ಕಲಿರಿ ಅಂತ ಹೇಳಕೆ ಅದ್ಕೊಸ್ಕರ ಒಂದ್ ಕಾನೂನ್ ತರ್ ಬೇಕಾಗಿದೆ ಅಲ್ಲ ಅಂತ ಒಂದ್ ಬೆಸರ ಇದೆ .

ಮೊದ್ಲಿಗ್ ಕನ್ನಡಿಗರ್ಗೆ ಕನ್ನಡಿಗರ ಕರ್ನಾಟಕದಲ್ ಇರುವಂತಹ ಕನ್ನಡಿಗರ್ಗೆ ಕನ್ನಡವನ್ನ ಕಳಿಸುವಂತ ಕಾರ್ಯಕ್ಕೆ ಹೊರಟಿದ್ದಾರೆ. ಏನು ಮಾಡೋಕಾಗೋದಿಲ್ಲ ನೋಡೋಣ ಯಾವ್ ರೀತಿ ಬೆಳವಣಿಗೆ ಆಗುತ್ತೆ ಅದ್ ಕಾನೂನಾಗ್ ರಚನಾತ್ಮಕ ವಾಗ್ ಯಾವ್ ರೀತಿ ಬೆಳವಣಿಗೆ ಆಗುತ್ತೆ ಅಂತ ನೋಡೋಣ. so ಆದ್ರೆ ನಾವ್ ಮಾತ್ರ ನಮ್ ಭಾಷೆಯನ್ನ ಎಲ್ ಹೋದರು ಹೆಮ್ಮೆ ಯಿಂದ ಹೇಳ್ ಕೊಳೋಣ ಮಾತಾಡೋಣ ಅಲ್ವ. ಹೌದು ಹೌದು ನಾವ್ ಎಲ್ ಬೇಕಾದ್ರೂ ಹೋದರು ನಾವ್ ಕನ್ನಡಿಗರು ಅಂತನೆ. ನನ್ನಾಸೆ ಏನು ಅಂದ್ರೆ ಈ ಸರ್ಕಾರ ಏನು ಹೆಜ್ಜೆನ್ ತಗೊಂಡಿದೆ. ಇದರ್ ಜೊತೆ ನೂರಾರು ಹೆಜ್ಜೆ ಆಗ್ಲಿ ಇದ್ ಒಂದು ರೀತಿಯ ದೊಡ್ಡ್ ಮಟ್ಟದಲ್ ವಿಚಾರವಾಗ್ಲಿ ಎಲ್ರು ಮನಸಲ್ ಅರಿವ್ ಮುಡ್ಲಿ ಅನ್ನೋದೇ ನಮ್ಮಾಸೆ

ಆಯ್ತು ಸರಿನಮ್ಮ ಆಯ್ತು ನಾನು ಆಮೇಲೆ ನಿಂಗೆ phone ಮಾಡೋದಕ್ಕೆ ಪ್ರಯತ್ನ ಮಾಡ್ತಿನಿ ಸ್ವಲ್ಪ್ ಕೆಲ್ಸ ಇದೆ ಬರೋದ.

Hello hai hai ಹೇಗಿದ್ದೀರಾ?. ಹ ನಾನ್ ಆರಾಮ. ನೀವ್ ಹೇಗಿದ್ದೀರಾ? ಹ ನಾನು ಕೂಡಾ ಆರಾಮಾಗಿದ್ದೀನಿ. ಏನು ಎಷ್ಟು ಸಮಯದ ನಂತರ ಅಪರೂಪಕ್ಕೆ ಕಾಲ್ ಮಾಡಿದಿರಾ? ಹೌದು ಅಂದ್ರೆ ನಂದು engagement fix ಆಯ್ತು ಅದಿಕ್ಕೆ ನಿಮ್ಗೆ invite ಮಾಡುವ ಅಂತ ಹೇಳಿ call ಮಾಡಿದ್ದು.